Dress ಆದ್ರೆ, ಒಂದು ಒಂದ್ ಐದ್‌ ಸಲ ಹಾಕ್ತೇವೆ, ಮತ್ತ್ ಎಲ್ಲಿಯಾದ್ರು ಬಿಸಾಡ್ತೆವೆ.

Bracelet ಆದ್ಲೆ, ಎಲ್ಲಿ ಆದ್ರು ಇರ್ತದಲ್ಲ, ಜೋಪಾನ ಮಾಡಿ ಇಟ್ಕೊಂತೆವಲ್ಲ.

ಹಾ, ಆಯ್ತು ನಾನ್ ನಿಂಗೆ ಸ್ವಲ್ಪ ಮತ್ತೇ ಮಾಡ್ತೆನೆ ಸ್ವಲ್ಪ busy ಇದ್ದೇನೆ.

ಹ ನಾನು ಕೂಡ ಚನ್ನಾಗಿದೀನಿ, ಮತ್ತೆ ವಿಶೇಷ?

ವಿಶೇಷ ಅದೇ ಇವಾಗ ಸದ್ಯದಲ್ Holi ಉಂಟಲ್ಲ.

ಹ ಹೌದು, ಉಂಟ ನಿಮ್ಮ ಕಡೆ Holi ಗಮ್ಮತ್ ಉಂಟಾ?

ಹ ನಮ್ಮ ಕಡೆ ಮಾಡ್ತಾರೆ Holi , ಜೋರಾಗಿ celebration ಮಾಡ್ತಾರೆ.

ಆ ಹ, ನಮ್ಮ side Holi ಅಷ್ಟು ಕಡಿಮೆ ಇದು ಗ ಇದು ಇರುದು, ಹೋಳಿ ಆ ಅಷ್ಟೆಲ್ಲಾ ಇ~ ಇದು ಮಾಡುದಿಲ್ಲ, ಆಚರಿಸೋದಿಲ್ಲ , ಏನ್ ಹೇಳಿ?

ಈಕಡೆ ಜೋರ್ ಮಾಡ್ತಾರೆ ಅಂದ್ರೆ, ಅದೇ ticket ಎಲ್ಲಾ ಇಟ್ಟು.

ಅಂದ್ರೆ ಖಾಲಿ ಬಣ್ಣ ಎರೆಚೊದ್ ಮಾತ್ರ ಅಥವಾ ಬೇರೆ? ಇದು ಮೊಸರು ಕುಡಿಕೆ ಆತರದ್ದೆಲ್ಲಾ ಏನಾದ್ರು ಇರ್ತದ? ಇಲ್ಲ ಇದು ಬಣ್ಣದ್ ಮಾತ್ರ.

ಈಕಡೆ ಅದೇ ಓ ಆ ಅಂತ ಹೇಳ್ತಾರೆ organic colour ಎಲ್ಲಾ use ಮಾಡಿ. ಆ ಹ ಅಂದ್ರೆ ಈಕಡೆ ಹೇಗ್ ಅಂತ್ ಅಂದ್ರೆ ಚೌತಿ ಮತ್ತೆ ಕೃಷ್ಣ ಜನ್ಮಾಷ್ಟಮಿ ಎಲ್ಲಾ grand ಆಗಿ ಮಾಡೋ ಅಂಥದ್ದು, Holi ಯೆಲ್ಲಾ ಅಷ್ಟೇ ಇದ್ ಮಾಡೋದಿಲ್ಲ, ಕೇಳಿದೇನೆ ಹೇಗಂತ.

Friends ನೆಲ್ಲ ಒಟ್ಟಿಗೆ ಕರಿತಿರ ಗೆಳೆಯರನ್ನೆಲ್ಲ ಕರೀತೀರ ಮನೆಗೆ?

ಅದೇ ಅದು college ಅಲೆಲ್ಲಾ.

ಇರ್ತದಲ್ಲ, ಹಾಗಾಗಿ ಅಲ್ಲೇ ನಾವು ಆಟ ಆಡ್ತೆವೆ ಅದ್ರಲ್ಲಿ ಹೋಳಿಯಲ್ಲಿ.

ಹ ಹ, ಹೇಗೆ ಮನೆಲೆಲ್ಲಾ ಗಮ್ಮತ್ ಮಾಡ್ತಾರೆ, ಊ~ ಊಟಕ್ಕೆಲ್ಲ?

ಆ ಆತರ ಏನಿಲ್ಲ ಅದೇ colour colour ಅದ್ದು ಇದು ಬಣ್ಣದ್ ಹಬ್ಬ ಅಂತ.

College ಅಲೆಲ್ಲಾ ನಾವೇ ಇದ್ ಮಾಡ್ತೆವೆ ಎಂತ, ಆಯ್~ ಆಯೋಜಿ~ ಆಯೋಜನೆ ಮಾಡ್ತೆವ.

ಆ ಮನೆಲೆಲ್ಲಾ ಸೌಖ್ಯ ಆರಾಮಾಗಿದಾರೆ.

Holi ಬಗ್ಗೆ ಎಂತ ಆದ್ರು ವಿಷಯ ಏನಾದ್ರು ಗೊತ್ತಿದೆಯ?

ಬೆ ಆಚೆ ಉತ್ತರ ಭಾರತದ side ಗಮ್ಮತ್ತಲ್ಲಿ ಆಚರಿಸ್ತಾರಲ್ಲ ಅದು ಅವ್ರ main famous ಇದಲ್ಲ ಜಾತ್ರೆ ಆಗಿ ಅವ್ರ್ ಆಚರಿಸ್ತಾರಲ್ಲ ಆಚೆ. ಆಕ ಆ ಆಕಡೆ ಎಲ್ಲಾ ಜಾಸ್ತಿ ಇರ್ತದಲ್ಲ.

ಹೌದಾ . ಇದ್ ಈಕಡೆ ಅಲ್ಲಿಗೆ compare ಮಾಡಿದ್ರೆ ಈಕಡೆ ಸೊಲ್ಪ ಕಡಿಮೆ.

ಇಲ್ಲೀಚೆ ಅವ್ರಿಗೆ ಆದ್ರೆ ಆ concept ಅಷ್ಟು ಗೊತ್ತಿಲ್ಲ, ಅದ್ರ ವಿಷ್ಯದ ಬಗ್ಗೆ ಗೊತ್ತಿಲ್ಲ.

ಅದೇ ಅದೆಲ್ಲ ಯಾಕೆ ಆಚರಿಸ್ತಾರೆ ಅದ್ ಹಬ್ಬ ಅಂದ್ರೆ ಎಂತ ಅಂತ.

ಬಣ್ಣ ಬಿಸಾಡ್ಕೊಂಡು ಆಟಾಡೋದಷ್ಟೆ. ಹೌದು ಹೌದು, ಇನ್ನೊಮ್ಮೆ ನಮ್ಮನ್ನು ಕೂಡ ಕರೀರಿ ಅಲ್ಲಿ college ಅಲ್ ಆಚರಿಸುವಾಗ ನಾವು ಕೂಡ ಬರ್ತೆವೆ ಗೆಳೆಯರೊಟ್ಟಿಗೆ.

ಹೌದಾ ಬನ್ನಿ ಬನ್ನಿ ನಿಮ್ದು college ಅಲ್ಲಿ ಆಚಾರ್ಸೋದಿಲ್ವಾ? College ಅಲ್ಲೆಲ್ಲ ಇಲ್ಲ ಕಡಿಮೆ ಅದೆಲ್ಲ Holi ಎಲ್ಲ ಆಚಾರ್ಸೋದಿಲ್ಲ, ನಮ್ಮ ಈಚೆ ಗಣೇಶ ಚತುರ್ಥಿ ಕೃಷ್ಣ ಜನ್ಮಾಷ್ಟಮಿ ಅದು ಆಚರಿಸೋದು.

ನಮ್ದ್ ಆಚರಿಸೋದ್ ಅಂದ್ರೆ ಎಂತ ನಾವೇ ಆಯೋಜನೆ ಮಾಡ್ಬೇಕು, ಎಲ್ಲಾ ದುಡ್ಡೆಲ್ಲ ಸೇರ್ಸಿ.

Co~ college ಇಂದ ಅಂದ್ರೆ ಅದೇ ನಾವೇ ಮಾಡೋದು. ಆಡೋದ್ ಮಾತ್ರ college ಆಯ್ತು ಅಷ್ಟೇ.

ಮತ್ತೆ, ಸಮಾಚಾರೆಲ್ಲ? ಮತ್ತೆ ಹೇಳ್ಬೇಕು ಆಯ್ತಾ ಊಟ ಎಲ್ಲಾ ಆಯ್ತಾ ನಿಂದು?

ನಾಡಿದ್ ಎಲ್ಲಾ ಹೋಗ್ಲಿಕ್ಕುಂಟ ಎಲ್ಲಿ ನೀವು, ಮ~ ಮನೆ ಹತ್ರ ಆಚೆ ಇದ್ ಮಾಡ್ತಿರ Holi ?

ಆ ನಾವ್ ನೋಡ್ಬೇಕು ಎಲ್ಲಿ ಅಂತ ಇನ್ನೂ ಕೂಡ plan ಎಲ್ಲಾ ಆಗ್ಲಿಲ್ಲ ನಿಮ್ಮ side ಉಂಟಾ? grand ಆಗಿ ಉಂಟಾ ನಿಮ್ಗೇ?

ಇಲ್ಲ ನಾನ್ college ಅಲ್ಲಿ ಒಂದು ಒಂದ್ ಎರ್ಡ್ ಗಂಟೆ ಆಟಾಡೋದು.

ಮನೆಲೆಲ್ಲಾ ಬೈತಾರೆ ಮಾರಾಯ shirt ಎಲ್ಲಾ ಅದು ಅದು ಅದೇ .

ತೊಳಿಲಿಕ್ಕೆ ಅಂದ್ರೆ ಕಷ್ಟ ಅದೆ ಕೆಲಸ ಅಲ್ಲ ತೊಳಿದಕ್ ಇನ್ನೂ ಕಷ್ಟ ಮಾರೆ ಅಲ್ಲ ಬಣ್ಣ ಎಲ್ಲಾ ಹೋಗೋದಿಲ್ಲಲ್ಲ ಹಾಗಾಗಿ ಹಳೆ shirt ಯಾವ್ದಾರ ಹಾಕೊಂಡ್ ಹೋಗ್ಬೇಕು.

ಹೌದ್ ಹೌದು, ಮತ್ತೆ ಬಿಳಿ dress ಅಂತ್ ಆದ್ರು ಕೇಳುದೆ ಬೇಡ ಮತ್ ಅದು. ಬಿಳಿ shirt ಆದ್ರೆ ಬಿಸಾಕ್ಲೆಬೇಕು ಮತ್ತೆ.

ಹೌದು, ಮತ್ use ಗೆ ಆಗ್ಲಿಕ್ಕಿಲ್ಲ. ಅದೇ ಅದೆ ಮತ್ತೆ ಅದು ಎಷ್ಟಂದ್ರು ಹೋಗುದಿಲ್ಲಲ್ಲ, ಬಿಳಿ ಬಣ್ಣ ಬಿಳಿ ನೀವು, ನಿಮ್ಗೇ ಮನೆಲಿ ಬೈಯೋದಿಲ್ವಾ? shirt ಎಲ್ಲಾ ಕೊಳೆ ಇದ್ ಮಾಡ್ಕೊಂಡ್ ಬಂದ್ರೆ?

ಬೈತಾರೆ .

ಅದೇ ಸರಿ ಹಾಗಾದ್ರೆ ಒಮ್ಮೆ ಹಬ್ಬ ಎಲ್ಲ ಮುಗಿದ್ ನಾನು call ಮಾಡ್ತೀನೆ.

ಹೇ ಮನೀಷ್ ಮೊನ್ನೆ ನೀನು ಕಥೆ ಬರಿಯೋ ಸ್ಪರ್ಧೆಗೆ ಸೇರಿದ್ದೇನೆ ಏನಾದ್ರೂ ಕಥೆ ಇದ್ರೆ ಹೇಳು ಅಂತ ಹೇಳಿದ್ಯಲ್ಲ ನಾನು ಕಥೆಯೆಲ್ಲಾ ಹೇಳ್ಲಿಕೆ ಹೋಗುದಿಲ್ಲ ಅಂದ್ರೆ ಇವಾಗ ನೀನು ಮತ್ತೊಂದು ಸಲ ಯಾವ್ದಾದ್ರು ಸ್ಪರ್ಧೆಗೆ ಸೇರಿದ್ರೆ ಮತ್ತೊಂದು. ಸಲ ಕಥೆ ಕೇಳ್ತಿಯಾ ಅದಕ್ಕೊಂದು ಬೇರೆ ಕಥೆ ಹೇಳ್ಬೇಕು ಅದ್ರ ಬದಲಾಗಿ ನಿನಗೆ ನಾನು ಕಥೆ ಬರೆಯೊ ರೀತೀನೇ ಹೇಳಿ ಕೊಡ್ತೇನೆ ಮೊದ್ಲು ಎಂತ ಮಾಡು ಗೊತ್ತಾ ಅದ್ರಲ್ಲಿ ಒಂದು ಕಥೆಗೆ theme ಅಂತ ಒಂದು ಇಡು . ಅಂದ್ರೆ ನೀನು ಪೂರ್ತಿ ಕಥೆನಾ ಒಂದು ವಾಕ್ಯ ಇಲ್ಲದಿದ್ರೆ ಎರಡು ವಾಕ್ಯ ಅಷ್ಟ್ರಲ್ಲಿ ಹೇಳುವಾಗೆ ಅದು ಪೂರ್ತಿ ಕಥೆನಾ ನೀನು ಅದೆ ಎರಡೆ line ಅಲ್ಲಿ ಹೇಳ್ಲಿಕ್ಕೆ ಆಗ್ಬೇಕು ಆ ರೀತಿ ಒಂದು theme ಇಡು ಆನಂತರಾ ನೀನು. ಪಾತ್ರಗಳಿಗೆ ಬಾ ಪಾತ್ರಗಳು ಅಂತ ಅಂದ್ರೆ ಇವಾಗ ಅದ್ರಲ್ಲಿ ಬರ್ತದಲ್ಲ hero heroin ಅಥವಾ villain ಆ ರೀತಿಯ ಎಲ್ಲ ಪಾತ್ರಗಳು ಬರ್ತದಲ್ಲ ಆ ಅದೆಲ್ಲ ಆದಷ್ಟು ಕಮ್ಮಿಇಡು. ಅಂದ್ರೆ ಇವಾಗ ಬೇರೆ ಬೇರೆ ಹೆಚ್ಚಿಗೆ ಎಲ್ಲ ಪಾತ್ರಗಳನ್ನು ಹಾಕ್ಲಿಕ್ಕೆ ಹೋಗ್ಬೇಡ ಆದಷ್ಟು limited ಪಾತ್ರದಲ್ಲಿಯೇ ನೀನು ಕಥೆಯನ್ನು ಮು~ಮುಂದುವರಿಸು ಏನಕ್ಕೆ ಅಂದ್ರೆ ನೀನು ಈವಾಗ ಒಂದು ಯಾವ್ದಾದ್ರು extra ಪಾತ್ರ ಹಾಕಿದ್ರೆ. ಹಾಕಿದ್ರೆ ಅದಕ್ಕೋಸ್ಕರ ಒಂದ್ ಸ್ವಲ್ಪ ನೀನು ಕಥೆಯನ್ನು ಎಳೀಬೇಕು ಆಗ್ತದೆ ಆವಾಗ ಕಥೆ ಉದ್ದ ಹೋಗ್ತದೆ ಅಂದ್ರೆ ಈವಾಗ ಅದು ಕಥೆಗೆ ಬೇಕಾಗಿರುದಿಲ್ಲ ಆ ಪಾತ್ರ ಆದ್ರೆ ಆ ಪಾತ್ರಕ್ಕೋಸ್ಕರ ನೀನು ಕಥೆಯನ್ನು ಸ್ವಲ್ಪ change ಮಾಡ್ಬೇಕು ಆಗ್ತದೆ ಆ ರೀತೀಯೆಲ್ಲಾ. ಬರ್ತದೆ ಅದು ಕಥೆ ಉದ್ದ ಹೋಗ್ತದೆ ಅದಕ್ಕೆ ಕಥೆ ಒಂದ್ಸ್ವಲ್ಪ ಮತ್ತೆ ಇದ್ ಆಗ್ತದೆ ಕೇಳ್ಲಿಕ್ಕು ಕೂಡ bore ಆಗ್ತದೆ ಅದ್ರ ಬದ್ಲಾಗಿ ನಿಮ್ಗೆ limited ಆಗಿ ಎಷ್ಟು ಬೇಕು ಪಾತ್ರಗಳು ಅಷ್ಟೇ ಇಡು. ಹೆಚ್ಚಿಗೆಲ್ಲ ಪಾತ್ರಗಳನ್ನು ಹಾಕ್ಲಿಕ್ಕೆ ಹೋಗ್ಬೇಡ ಮೂರ್ನೆದ್ದು ಏನ್ ಮಾಡ್ ಅಂತಂದ್ರೆ ಈವಾಗ ನೀನು ಈವಾಗ ಪಾತ್ರಗಳನ್ನೆಲ್ಲ ಹಾಕಿ ಇಡ್ತಿಯಾ ಇದ್ ಬೇಕ್ ಇದ್ ಬೇಕ್ ಅಂತ ಅದ್ರಲ್ಲಿ ಒಂದು ಪಾತ್ರನಾ ನೀನೆ ಅಂತ ಅನ್ಕೊ. ಇವಾಗ hero ನೋ villian ನೋ ಆ ರೀತಿಯ ಪಾತ್ರಗಳನ್ನು ಆದಷ್ಟು ನೀನೆ ಇದು ಇದ್ರೆ ಯಾವ್ ರೀತಿ ಮಾಡ್ತಿಯಾ ಆ ರೀತಿ ಮಾಡು ಆಗ ಏನ್ ಆಗುತ್ತೆ ಅಂದ್ರೆ ನಿನಿಗೆ ಕಥೆ ಬರಿಲಿಕ್ಕೆ easy ಆಗ್ತದೆ ಇವಾಗ ನಾನು ಆ ಈ ಮತ್ತೆ. ಒಂದು ಎರಡ್ ಮೂರ್ ದಿನ ಆದ್ನಂತರ ನೀವು ಕಥೆ ಬರಿಲಿಕ್ಕೆ ಕೂತ್ರು ಕೂಡ ಅದೇ ಕಥೆನಾ ನಿಮಗೆ interest ಇರ್ತದೆ ಅದೇ ನೀನು ಆ ಕಥೆಯ ಯಾರ್ದೊ ಯಾರ್ನೋ ಮೇಲೆ ಅಥವಾ ಹೊರಗಿನವರ ಮೇಲೆ ಆ ಕಥೆನಾ ಬರ್ದ್ರೆ. ಏನಾಗುತ್ತೆ ಅಂದ್ರೆ ಎರಡು ದಿನ ಬಿಟ್ಟ್ ಮೇಲೆ ನಿಮ್ಗೆ ಆ ಕಥೆಗೂ ನಿನ್ಗೂ ಒಂದು connection ಹೋಗುತ್ತೆ ಅದ್ ಬೇಡ ಬರಿಯುದು ಅಂತ ಹೇಳಿ ಅದು ನಿಂಗೆ ಆ ಕಥೆ ಬರೆಯುವ ಮನಸ್ಸೇ ಹೊರಟು ಹೋಗುತ್ತೆ ಇದ್ ಆದ್ರೆ ನೀನು ನೀನೆ ಪಾತ್ರ ಇರುದ್ರಿಂದ ಅದು ನಿಂಗೆ. Immediate ಆಗಿ ಆ ಅದನ್ನು ಬರಿವಾ ಈ ರೀತಿ ಮಾಡುವಾ ಈ ರೀತಿ ಮಾಡುವಾ ಆ ರೀತೀಯೆಲ್ಲಾ ನಿನಿಗೆ ಕಥೆನಾ ಮುಂದುವರಿಸ್ಲಿಕ್ಕೆ easy ಆಗ್ತದೆ ಕೊನೆದ್ದು ಏನ್ ಅಂತ ಅಂದ್ರೆ climax . ಅದು ನೀನು ಆದಷ್ಟು ಎಷ್ಟು strong ಆಗತ್ತೆ ಅಷ್ಟು strong ಇರ್ಲಿ ನೀವ್ ಈವಾಗ ಕಥೆನಾ ಬೇಕಿದ್ರೆ ಎರಡೇ ದಿನದಲ್ಲಿ ಬರಿಬೋದು ಆದ್ರೆ ನೀನು climax ಗೊಸ್ಕರ ಅದು ನಾಕು ದಿನ ಐದು ದಿನ. ದಿನಾ ಆದ್ರುನು ಬರಿಲಿಕ್ಕೆ ಆಗುದಿಲ್ಲ ಅಷ್ಟು ಇದ್ ಇರುತ್ತೆ climax ಅಲ್ಲಿ ಇವಾಗ ಹೆಚ್ಚಿನ ಕಥೆಗಳು ಎಪ್ಪತ್ತರಿಂದ ಎಂಬತ್ತು percent ಕಥೆಗಳು ಏನ್ ಆಗ್ತದೆ ಅಂದ್ರೆ ಕಥೆ ಚೆನ್ನಾಗಿ ಇರ್ತದೆ theme ಪಾತ್ರಗಳು ಅದೆಲ್ಲ ಚೆಂದ ಇರ್ತದೆ. ಆದ್ರೆ climax ಚೆನ್ನಾಗಿರಲ್ಲ ಹಾಗಾಗಿ ಕಥೆ ಹಾಳಾಗಿ ಹೋಗುತ್ತೆ ಹಾಗಾಗಿ ನೀನು ಕಥೆಯ climax ಗೊಂದು ಹೆಚ್ಚಿನ ಮಹತ್ವ ಕೊಡು ನೀನು ಮೊದ್ಲೇ theme ಬರಿಯುವಾಗ್ಲೆ ಅದು ಕಥೆಯ ಕೊನೆ ಯಾವ್ ರೀತಿ ಇರ್ಬೇಕು. Ending ಯಾವ ರೀತಿ ಇರ್ಬೇಕು ಅದನ್ನೊಂದು ಒಂದು ಬರ್ದ್ ಇಡು ಒಂದು line ಅಲ್ಲಿ ಆ ರೀತಿ ಇರ್ತಾನೆ ಈ ರೀತಿಯಾಗಿ end ಆಗುತ್ತೆ ಅಂತ ಆನಂತರ ಆ ending ಒಂದು ಸಿಕ್ಕಿರುತ್ತಲ್ಲ ನಿನ್ಗೊಂದು ಆ ಈ ರೀತಿ end ಮಾಡ್ಬಹುದು ಅಂತ. ಆ ಅದಕ್ಕೆ ಮೇಲೆ ಕಥೆಗೆ ಹೆಚ್ಚಿನ time ಕೊಡು climax ಗೆ ನೀವ್ ಬೇಕಿದ್ರೆ ಬೇರೆ ಕಥೆಯ ಉಳಿದ ಭಾಗನ ನೀನು ಒಂದು ದಿನದಲ್ಲೂ ಮುಗಿಸ್ಲಿಕ್ಕಾಗ್ತದೆ ಹೆಚ್ಚು ದಿನಗಳೆ ಬೇಡ ಅದಿಕ್ಕೆ ಒಂದು ದಿನದಲ್ಲೆ ಮುಗಿಸ್ಬಹುದು. ಆದ್ರೆ ಮತ್ತೆ ಉಳ್ದಿದ್ದೆಲ್ಲಾ ಇದೆ ಅಲ್ಲಾ ಈ climax ಅದಿಕ್ಕೇನೆ ತುಂಬಾ time ಹಿಡಿಯುತ್ತೇ ಆ ಇದಿಷ್ಟೂ ಒಂದು ನೆನ್ಪ ಇಡ್ಕೊ ಬೇಕಿದ್ರೆ ಕಾದಂಬರಿ ಎಲ್ಲ ಬರಿಯುವಾಗ ಎಲ್ಲ ಪಾತ್ರಗಳು ಒಟ್ಟಾರೆ ಬೇಕಾದಷ್ಟು ಹಾಕ್ಬಹುದು. ಅವ್ರರಿಗೆ ಕಥೆಯನ್ನು ಕೊಡ್ತಾ ಹೋಗ್ಬಹುದು ನೀವ್ ಈಗ ಸಣ್ಣ ಕಥೆ ಬರೆಯುದಲ್ವಾ ಹಾಗಾಗಿ ನಿನ್ಗೆ ಆದಷ್ಟು limited ಪಾತ್ರದಲ್ಲೆ ಮಾಡು ಮತ್ತೆ ಇವುಗಳನ್ನು climax ಮತ್ತೆ theme ಇದರೆಡಕ್ಕೆ ಹೆಚ್ಚಿನ important ಕೊಡು. ಆ ಆಯ್ತು ಅದಷ್ಟೇ ಮಾಡ್ಲಿಕ್ಕೆ ಇರುದು ಬೇರೆ ಅಂಥದ್ದೇನು ಅದ್ರಲ್ಲಿ ಕಥೆ ಬರಿಯುದಕ್ಕೆ ಮತ್ತೆ ಏನು ಇಲ್ಲ ಅದು automatic ಆಗಿ ನೀನ್ ಮತ್ತೆ ಬರೀತಾ ಹೋಗ್ಬಹುದು ಅಷ್ಟೇ ಒಳ್ಳೇದಾಗಲಿ ನಿಂಗೆ.

ಏನೇ ಮಾಡ್ತಿದ್ದೀಯಾ? ಏನಿಲ್ಲ ಕೂತಿದ್ದೆ ನೀನ್ ಏನ್ ಮಾಡ್ತಿದ್ದೀಯಾ? ಹೆ ನಾನು ಕೂತಿದ್ದೆ ಕಣೆ ತುಂಬಾ ಬೇಜಾರ್ ಆಗ್ತಿತ್ತು ಇಲ್ಲಿ ನೋಡುದ್ರೆ ನಾವ್ ನೋಡುದ್ರೆ ಅಂಗ್ಡಿಯಲ್ಲಿದ್ದೀವಿ ಏನಾದ್ರೂ food order ಮಾಡೋಣ ಹೊಟ್ಟೆ ಹಸಿತಿತ್ತು ಏನಾದ್ರೂ food order ಮಾಡೋಣ . ಅಲ್ವಾ ನಾವ್ ಸ್ವಲ್ಪ city ಅಲ್ಲಿ food order ಮಾಡಿದ್ ತಕ್ಷಣ ಬರುತ್ತೆ ಇಲ್ಲಾಂದ್ರೆ food ನಾ ನಾವೇ ನಾವೇ prepare ಮಾಡ್ಬೇಕು ಅಷ್ಟೆಲ್ಲಾ ಕಷ್ಟ ಬೇಕಾ ಅದ್ರು ಬದ್ಲು ಹಂಗೆ ಮಲ್ಕೊಂಡು parents ಬರ್ತಾರೆ ಮಾಡ್ಕೊಟ್ರೆ ಆಗುತ್ತಲ್ವ. ಹ್ಮ್‌ ಹೌದು ಅಲ್ಲಿದ್ರೆ Bangalore ಅಲ್ಲಿದ್ರೆ online ದ್ booking ಮಾಡು order ಮಾಡ್ ತಕೋಬರ್ತಿದ್ರಲ್ಲ ನಾವು . Bangalore ಅಂತಾನೆ ಅಲ್ಲ ಸ್ವಲ್ಪ outside ಏನಾದ್ರು ಇದ್ದಿದ್ರೆ ಅಂದ್ರೆ city ಇರೋ side ಇರ್ತಿದ್ರೆ ಆ order ಮಾಡಿದ ತಕ್ಷಣ food ಬರ್ತಿತ್ತು ಅಲ್ವ. ಹೌದು ಏನು ಒಂದು ಅರ್ಧ ಗಂಟೆಗೆ ತಂದ್ಕೊಡ್ತಿದ್ರಲ್ಲ. ಹೌದು ಹೌದು ಆಮೇಲೆ ಏನ್ ಗೊತ್ತಾ food ಊಟದ ವಿಷ್ಯ ಊಟ ಅಂದ್ರೆ ಆ ನಮ್ಗೆ ಯಾವಾಗ ಹಸಿವು ಆದಾಗ ಅದ್ರ value ಗೊತ್ತಾಗುತ್ತೆ ಈಗ ಹಸಿವು ಆಗ್ತಾ ಇರುತ್ತೆ ತಿನ್ನಬೇಕು ಅಂತ ಅನ್ಸುತ್ತೆ ಮನೆಲ್ ಇರಲ್ಲ. ಮಾಡ್ಕೊಡೋರು ಇರಲ್ಲ ಹೊರಗಡೆ ಇಂದ ಆಗಲ್ಲ ನವಾಗಿದ್ದು ನಾವ್ prepare ಮಾಡ್ಬೇಕು ready ಮಾಡ್ಕೋಬೇಕು ನಾವಾಗಿದ್ನಾವು ಆವಾಗ ನಮ್ಗೆ food ಅಂದ್ರೆ ಊಟ ಅಂದ್ರೆ ಏನಾದ್ರು value ಅಂದ್ರೆ ಏನು ಅಂತ ಗೊತ್ತಾಗುತ್ತೆ ಅಲ್ವಾ. ಹಂಗೆ ನಮ್ಮೇಲ್ ನಮ್ಗು ಇದಾಗ್ ಬಿಡುತ್ತೆ ಅಲ್ಲ ಒಂದ್ ಕಲ್ತ್ಕೊಂಡ್ ಬಿಟ್ಟಿದ್ರೆ ಏನೋ ಒಂದ್ ಐದ್ ನಿಮಿಷದಲ್ಲಿ ಮಾಡ್ ತಿನ್ಬೋದಿತ್ತಲ್ಲ ಅಂತ. ಹೌದು ಆದ್ರೆ ಊಟ ಅಂದ್ರೆ veg ನಿಂಗೆ veg ಇಷ್ಟನ non-veg ಇಷ್ಟನ. ನಂಗೆ ಎರಡು but ಜಾಸ್ತಿ veg . ಹೌದಾ ಹ್ಮ್‌ ಆದ್ರೆ ಈ vegetarian ಗೆಲ್ಲ ಜಾಸ್ತಿ veg ಇಷ್ಟ non-veg ತಿನ್ನೋರಿಗೆಲ್ಲ ಈ ಮಾಂಸಾ ಎಲ್ಲ ತಿನ್ನೋರಿಗೆಲ್ಲ ಅದೇ ಇಷ್ಟ chicken, mutton, fish ಅಲ್ವಾ. ಹ ಹೌದು. ಹೌದು ಇವಾಗ ಬಿಸ್ಲೆಲ್ಲ ಇದೆ ಬಿಡು ಇವಾಗ ನಾವು ಮೊಸರನ್ನ, ಚಿತ್ರಾನ್ನ, ಪುಳಿಯೋಗರೆ ಅಂತವೆ ತಿನ್ಬೇಕು ಈ ಮಾಂಸಾ chicken, fish ಎಲ್ಲ ತಿಂದ್ರೆ ಖಾರಕ್ಕುನು ಅದುಕ್ಕುನು heat ಗುನುವೇ ಇನ್ನ heat . ಆಮೇಲೆ ದುಡ್ದಿರೋ ದುಡ್ಡೇಲ್ಲ ಬರೀ hospital ಗೆ ಖರ್ಚ್ ಮಾಡಬೇಕಾಗುತ್ತೆ ಅಲ್ವಾ . ದಾರಿಲ್ ಹೋಗ್ತಾ ಬರ್ತಾ ಏನು savings ಇರಲ್ಲ ಬಿಡು. ಹೌದು ಆಮೇಲೆ ಈ ಸಾ~ ಏನ್ food ಇವತ್ತು ನಿಮ್ಮನೆಲ್ಲಿ ಏನ್ ಊಟ special . ಇವತ್ತು ನಮ್ಮೆನೇಲಿ ಏನು fish ಮಾಡಿದ್ರು. ಹೌದಾ ಹ್ಮ್‌ fish ತಿನ್ನೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಮೀನು ಆ ಊಟ ತಿಂಡಿ ಅಂದ್ರೆ ಎಲ್ಲಾರ್ಗು ತುಂಬ ಇಷ್ಟ ಆಗುತ್ತೆ ಬಿಡು ಯಾರ್ಗ್ ಇಷ್ಟ ಆಗಲ್ಲ ಅಲ್ವಾ. ಹ್ಮ್ ಹೌದು . ಹ ಹೊಟ್ಟೆ ತುಂಬ್ಕೊಂಡಿದ್ರೆ ತಲೆ ಓಡದು ಇಲ್ಲಾಂದ್ರೆ ಎಲ್ಲ್ ಓಡುತ್ತೇ ಅಲ್ವಾ. ಏನ್ ಕೆಲಸ ಮಾಡಕಾಗಲ್ವಲ್ಲ. ಹೌದು ಆಮೇಲೆ ಈ veg ಹ್ಮ್ ಅಂದ್ರೆ ಮಾಂಸಹಾರಿ, ಮಿಶ್ರಹಾರಿಗಳು ಅವ್ರಿಗೊಂದು ಒಂದೊಂದ್ತರ separate food ಇರುತ್ತೆ ಒಂದೊಂದ್ತರ ತಿನ್ನಕ್ ಮಜಾ ಇರುತ್ತೆ. ಆಮೇಲೆ snacks item ಚೆನ್ನಾಗ್ ಬರುತ್ತೆ ಅಲ್ವೇನೆ gobi ಮಸಾಲ್ ಪುರಿ, ಚುರ್ಮುರಿ, pizza, burger ಆದೇನಪ್ಪ pizza ಏನು ಅಷ್ಟೊಂದು ಚೆನ್ನಾಗೆ ಇರಲ್ಲ ನಂಗಂತು ಇಷ್ಟನೆ ಆಗಲ್ಲ pizza ನಿಂಗೆ? ತು ನಂಗಂತೂ ಇಷ್ಟನೆ ಆಗಲ್ಲ cheese ಅಂತೂ ಹೇಳಿದ್ ತಕ್ಷಣ ಒಂತರ ಅಸಯ್ಯ ಅನ್ಸ್ಬಿಡುತ್ತೆ ನಂಗಂತೂ . ಆ tomato ಅರ್ಧಂ ಬರ್ದ ಬೆಂದಿರುತ್ತೆ ಎಲ್ಲನುವೆ ಒಂಥರಾ ಊಟದ್ ಮೇಲೆ ಅಸಯ್ಯ ಬಂದ್ಬಿಡಬೇಕು ಹಂಗ್ಮಾಡ್ತಾರೆ ಆ pizza ನ ಕೆಲವು corn ಅಂತವೆಲ್ಲ ಬರುತ್ತಲ್ಲ plain ಆಗಿರೋದೆಲ್ಲ ಅದು ಚೆನ್ನಾಗಿರುತ್ತೆ ಅಲ್ವಾ. ಮತ್ತೆ veg ಹಾಕಿ ಮಾಡಿಕೊಡ್ತಾರಲ್ಲ ಅದು ಅರ್ಧಂ ಬರ್ದ ಬೇಯಿಸ್ಬಿಟ್ಟು ಅದ್ ಚೆನ್ನಾಗಿರಲ್ಲ. ನಾವು ಒಂದ್ಸರ್ತಿ ಇದು try ಮಾಡ್ಬೇಕು ಸ್ನೇಹ ತಿಂದು burger burger ತಿಂದಿಲ್ವಲ್ಲ ನಾವು ಒಂದ್ಸರ್ತಿ burger ತಿನ್ನಬೇಕು ಅಲ್ವಾ. ಹ್ಮ್ ಹೌದು ನೋಡಬೇಕು ಅದ್ ಹೆಂಗೆ ಅಂತ ಯಾವ್ತರ ಏನು ಅಂತ ಇನ್ನೂ taste . Bread ಅಲ್ಲಿ ಒಂದೆರಡು chicken piece ಇಟ್ಟಿರ್ತಾರೆ cutlet ತರ ಹ್ಮ್‌ ಆಮೇಲೆ ಬ್ಯಾ~ ಬ್ಯಾ~ ಬ್ಯಾ~ ಹಸಿ ತರಕಾರಿ ಇಟ್ಟಿರ್ತಾರೆ ಅಷ್ಟೆ ಕಣೆ ಇನ್ನೇನು ಇಲ್ಲ phone ಅಲ್ಲೇ ಬರುತ್ತಲ್ಲ. Veg ದು ಬೇರೆ ತರ ಇರುತ್ತೆ ಅಲ್ಲ taste . ಅದೇನಪ್ಪ veg ದು ಗೊತ್ತಿಲ್ಲ. ಹ್ಮ್ non-veg ದು ಅದು ಗೊತ್ತು ಬಿಡು ಅಲ್ಲೇ phone ಅಲ್ಲೇ ತೋರ್ಸ್ತಾರಲ್ವ.

ಮಳ್ಳ್ ಆಗೋಕ್ಕೆ ಆಗುದಿಲ್ಲ ಅಲ್ಲ ಅಲ್ಲ್ ತೋರ್ಸೋದೆ ಒಂದ್ ಇರುತ್ತೆ . ಹಾ ಹ ಸ~ ಸರಿ ಮತ್ತೆ ಇನ್ನೆನ್ ಸಮಾಚಾರ ಸ್ನೇಹ.

ನೀರ್ ಬರುತ್ತೆ ಆಮೇಲೆ ಬಿಡು order ಮಾಡ್ಕೊಂಡೆ ತಿನ್ನೋಣ ಈಗ food ಬಗ್ಗೆ ಬಿಡು.

ಹಾ ಹನ್ಮಂತವ್ರೆ ಹೆಂಗ್ ಅರಾಮದಿರಿ? ಹಾ ಅರಾಮದಿನ್ ನೋಡ್ರಿ ನೀವ್ ಅರಾಮದಿರೀ? ಹಾ ಅರಾಮದೀನ್ ನೋಡ್ರಿ ಮತ್ತೇನ್ ರೀ ಊರ್ ಕಡೆ ಮಳಿ ಬೆಳಿ ಎಲ್ಲಾ correct ಐತಲ್ ರೀ? ಹ್ಮ್ ಎಲ್ಲಾ ಐತ್ ನೋಡ್ರಿ ನಿಮ್ ಕಡೆ ಹೆಂಗ್ ಐತಿರೀ ನಮ್ವೆಲ್ಲಾ ? ಹಾ ಗಣೇಶ್ಚವ್ತಿದ ದೊಡ್ಡ್ ಹಬ್ಬಲ್ರಿ ಅದೊಂದ್?

ಎಲ್ಲಾ ತಯಾರಿ ಜೋರ್ ನಡ್ದೈತ್ ಹಂಗಂದ್ರ.